ಭಾರತೀಯ ಅಂಚೆ ಇದರ ಕಾರ್ಯವೇನೆಂದರೆ ಒಂದು ಊರಿಂದ ಮತ್ತೊಂದು ಊರಿಗೆ ಕಳಿಸುವ ಸಂದೇಶ ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಕಳಿಸುವ ಸಂದೇಶದ ಪತ್ರವನ್ನು ಇವರು ತಲುಪಿಸಿ ಕೊಡುತ್ತಾರೆ.

ಇಲ್ಲಿ ಫೋಟೋ ಶೂಟ್ ಚೆನ್ನಾಗಿ ಬರುತ್ತದೆ ಮತ್ತು ಚಿಕ್ಕ ಮಕ್ಕಳಿಗೆ ಆಟವಾಡಲು ಹಲವಾರು ರೀತಿಯ ಆಟದ ಮೈದಾನಗಳು ಇಲ್ಲಿ ದೊ ರೆಯುತ್ತವೆ ಕ್ಯಾಂಟೀನ್ ಸಹ ಇಲ್ಲಿ ಇರುತ್ತದೆ.

ಎಲ್ಲ ತರಹದ ಹಣ್ಣಿನ ಸಂಗ್ರಹಣೆಯ ಜ್ಯೂಸು ಗಳು ಒಂದೇ ಜಾಗದಲ್ಲಿ ನಮಗೆ ದೊರೆಯುತ್ತವೆ.

ರೋಡ್ ನ ಬದಿಯಲ್ಲಿ ಸಿಗುವಂತಹ ದೋಸೆ ತುಂಬಾ ಚೆನ್ನಾಗಿ ಇರುತ್ತದೆ.